ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇದ್ ಇಲ್ಲಿ ಒಂದು ಕಂಫರ್ಟ್ ಫ್ಯಾಷನ್ ಎಂಬ ಎಂಬುದು ಒಂದು ಫ್ಯಾಷನ್ ಹುಡುಗಿಯರ ಸಮವಸ್ತ್ರಗಳು ಇಲ್ಲಿ ತೋರಿಸಿದ್ದಾರೆ.

ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಎರಡು ದೊಡ್ಡದಾದ ಶಾಲೆಗಳು ಕಾಣಿಸುತ್ತವೆ.

ಚಿತ್ರದ ಬಗ್ಗೆ ಹೇಳಬೇಕಾದರೆ ಇದು ಒಂದು ಫಂಕ್ಷನ್ ಹಾಲ್ ಎಂದೆ ಹೇಳಬಹುದು ಈ ಫಂಕ್ಷನ್ ಹಾಲಿ ನಲ್ಲಿ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಒಂದು ಕೊಠಡಿ ಕಾಣಿಸುತ್ತಿದೆ ಈ ಕೊಠಡಿಯ ಒಳಗಡೆ.

ಇನ್ನಿತರ ವಸ್ತುಗಳು ಮೆಡಿಕಲ್ ನಲ್ಲಿ ದೊರೆಯುವ ವಸ್ತುಗಳು ಇಲ್ಲಿ ಕಾಣಿಸುತ್ತವೆ ಇಬ್ಬರು ವ್ಯಕ್ತಿಗಳು ಸಹ ಕಾಣಿಸುತ್ತಿದ್ದಾರೆ ಒಬ್ಬ ವ್ಯ--

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚೀತ್ರದಲ್ಲಿ ಒಂದು ದೊಡ್ಡದಾದ ಬಸ್ ಕಾಣಿಸುತ್ತದೆ.

ಕಾಲೇಜಿನ ಹೊರಗಡೆ ಎ ಮೂರು ಬೈಕ್ ಗಳು ನಿಂತಿವೆ ಅದರಲ್ಲಿ ಒಂದು ಸ್ಕೂಟಿ ಎರಡು--

ಫಿನೈಲ್ ಆಗಿರ್ಬಹುದು ಹಾಗೆ ನೀರ್ ತುಂಬಲು ಕೊಡಗಳ್ ಆಗಿರ್ಬಹುದು ಹಾಗು ಇನ್ನಿತರ ವಸ್ತುಗಳು ಕೂಡ ಕಾಣಿಸುತ್ತವೆ ಎಂದು ಹೇಳಲಾಗು--

ಇದರ ಹೊರಗಡೆ ಒಂದು ಅವರಣ ಕೂಡ ಕಾಣಿಸುತ್ತಿದೆ ಅದರಲ್ಲಿ ಸ್ವಲ್ಪ ಹಣ್ಣು ಕೂಡ ಕಾಣಿಸುತ್ತಿದೆ.

ಅ ಮನೆ ಕಟ್ಟಲು ಬೇಕಾಗುವ ವಸ್ತುಗಳನ್ನು ವೈಯರ್ --

ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ಒಬ್ಬ್--

ಇಲ್ಲಿ ದೊಡ್ಡದಾದ ನಾಲ್ಕು ಮನೆಗಳು ಸಹ ಕಾಣುಸ್ತಿದಾವೆ ಹಾಗೆ ಗಿಡಮರಗಳು ಸಹ ಇಲ್ಲಿ ಕಾಣಿಸುತಿದ್ದಾವೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ಒಂದು ಹೋಟೆಲ್ ಕಾಣಿಸುತ್ತಿದೆ ಈ ಹೊಟೆಲ್ಲಿನ ಹೊರಗಡೆ--

ಒಬ್ ಇಬ್ಬರು ತರಕಾರಿಯನ್ನು ಕಟ್ ಮಾಡುತ್ತಿದ್ದಾರೆ ಹಾಗೆಯೇ ಮತ್ತೊಬ್ಬರು ಏನ್ ಏನೋ ವರ್ಕ್ ಕೆಲಸ ಮಾಡುತ್ತಿದ್ದಾರೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವ ವಸ್ತುಗಳನ್ನು ಮ ಕಾಣುತ್ತಿರುವುದೇನಂದರೆ ಇಲ್ಲಿ ಒಂದು.

ಆಫೀಸ್ ಅಥವಾ ಬ್ಯಾಂಕ್ ಎಂದೇ ಹೇಳಬಹುದು.

ಶಾಲೆಯ ಹೊರಗಡೆ ಬಂದು ಟೇಂಗಿನ ಮರ ಕೂಡ ಕಾಣಿಸುತ್ತದೆ.

ಹಾಗೆ ಹೊರಗಡೆ ಗೇಟ್ ಕೂಡ ಕಾಣಿಸುತ್ತದೆ.

ಈ ಮಾಹಿತಿ ಕೊಡುವ ಒಂದು ಸ್ಥಳ ಎಂದ ಹೇಳಬೊದು.

ಈ ಚಿತ್ರದ ಬಗ್ಗೆ ಹೇಳಬೇಕೆಂದರೆ ಚಿತ್ರದಲ್ಲಿ ಒಂದು--